ಇದು ಒಂದು ಕೆಫೆ ಆಗಿದೆ ಇಲ್ಲಿ ಕೆಫೆ ತುಂಬ ಚೆನ್ನಾಗಿ ಅರೆಂಜ್ ಮಾಡಿದ್ದಾರೆ.

ಇದನ್ನ ನಾವು ಚಿತ್ರ ಮಂದಿರ ಅಥವಾ ಸಿನಿಮಾ ಥಿಯೇಟರ್ ಅಂತನು ಕರೀಬಹುದು. ಇಲ್ಲಿ ಹಲವಾರು ಜನ ಕುತ್ಕೊಂಡು ತಮ್ಮ ಸಿನೆಮಾವನ್ನು ನೋಡಿ ವೀಕ್ಷಿಸುತ್ತಾರೆ.

ಈ ಚಿತ್ರದಲ್ಲಿ ನಾವು ಒಂದು ಕ್ಲಿನಿಕ್ ನೋಡ್ತಾ ಇದ್ದೇವೆ ಈ ಕ್ಲಿನಿಕ್ ಹೆಸರು ಮಂಗಲ್ ಹೆಲ್ಥ್ ಕ್ಲಿನಿಕ್ ಅಂತ.

ಮಸೀದ್ ಮಸೀದಿಯ ಮುಂಭಾಗ ಹಿಂಭಾಗ ಎಲ್ಲ ಜಾಗ ಇದೆ ಆ ಜಾಗ--

ಈ ಚಿತ್ರದಲ್ಲಿ ಒಂದು ಆಟೊ ಆಟದ ಮೈದಾನ ಕಾಣ್ತಿದೆ.

ಈ ಚಿತ್ರದಲ್ಲಿ ಹಲವಾರು ಕಟ್ಟಗಳು ಕಟ್ಟಡಗಳು ಇವೆ.

ಇಲ್ಲಿ ಒಂದು ದೊಡ್ಡ ನದಿ ಇದೆ. ನದಿಯಲ್ಲಿ ತುಂಬಾ ಜನರು ಈಜಾಡುತ್ತಿದ್ದಾರೆ ಹಾಗೆ ಇನ್ನೊಂದಿಷ್ಟು ಜನಗಳು ನದಿಯ ದಂಡೆಯ ಮೇಲೆ ಕೂತಿ ನೋಡುತ್ತಿದ್ದಾರೆ.

ಅವನು ಮರಗಿಡಗಳಿಗೆ ನೀರನ್ನು ಹಾಕುತ್ತಿದ್ದಾನೆ ಆ ನೀರು --

ರಿಕ್ಷಾದ ಮುಂದೆ ಹಲವಾರು ಪುರುಷರು ನಿಂತಿದ್ದಾರೆ ತಮ್ಮ ತಮ್ಮ ಕೆಲಸದಲ್ಲಿ ನಿರತರಾಗಿದ್ದರೆ.